ಹೋಟೆಲ್ ಅಂತ ಹೇಳ್ಬಹುದು ಹೋಟೆಲ್ ಅಂದ್ರೆ ಗೋಬಿ ಆಗಿರ್ಬಹುದು ಮಸಾಲಾ ಆಗಿರ್ಬಹುದು.

ಮತ್ತೆ ಏನಾದ್ರು ಆಗಿರಬಹುದು ಇದು ಒಂದು ತಿನ್ನುವಂತಹ ತಿನ್ಬೇಕ್ಕಂದ್ರೆ ನನಿಗೆ ಬಾಳ ಇಷ್ಟ ತಿನ್ನಾಕ್ ಅಂದ್ರೆ ಏನು ಸಿಗದಿಲ್ಲ ಅಮೌಂಟ್ ಇದ್ರೆ ಮಾತ್ರ ತಿನ್ನೋಕೆ ಆಗದು ಅದಿಕ್ಕೆ ಕಷ್ಟ ಪಟ್ಟು ದುಡ್ದು ಹೋಟೆಲ್ ಹೊಳ್ಗೆ ಹೋಗಿ--

ಯಾವದೇ ಗದ್ದೆ ಇದ್ರೂ ಓ ಟಿ ಇರ್ಬೇಕು ಮತ್ತೆ ಓ ಟಿ ಲಿ ಇಲ್ಲ ಅಂದ್ರೆ ಟೊಬಾಕೊ ಅನ್ನೋ ಗದ್ದೆ ಓ ಟಿ ಸ್ಟಾಫ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಹಾಸ್ಪಿಟಲ್ .

ಯಾವ ಯಾವ ಪೇಶೆಂಟ್ ಗೆ ನಿಮಗೆ ಏನೇನು ಪ್ರಾಬ್ಲಮ್ ಆಗಿದೆ ಹೇಳ್ರಿ. ಒಬ್ಬ ಪೇಶೆಂಟ್ ಆದ ಕೂಡ್ಲೇ ಇನ್ನೊಂದ್ ಪೇಶೆಂಟ್ ಗೆ ಹೇಳ್ಬೇಕು. ಆತರ ಹೇಳಿಲ್ಲ ಅಂದ್ರೆ ಅವ್ರ್ಗೆ ಗೊತ್ತಾಗಲ್ಲ ಏನು ಮಾಡದಿಲ್ಲ. ಆದ ಕಾರಣಕ್ಕೆ ಫಸ್ಟ್ ನಮಿಗ್ ಏನೇನ್ ಆಗತೈತಿ ಎಲ್ಲಾ ನಮಿಗ್ ಗೊತ್ತಿರ್ಬೇಕು ಕ್ಲಿಯರ್ ಆಗಿ ಇನ್ಫೋರ್ಮೇಷನ್ಸ್ ಹೇಳ್ಬೇಕು.

ಕ್ರಿಸ್ಮಸ್ ಹಬ್ಬ ಯೇಸು ಕ್ರಿಸ್ಮಸಲ್ಲಿ ದೀಪ ಹಚ್ತಾರೆ ದಿಪ ಹಚ್ಚಿ ಜ್ಯೊತಿ ಬೆಳಗಿ ಎಲ್ಲಾ ಚೆನ್ನಾಗ ಮಾಡಬೆಕು ನಮ್ಮ ಕಡೆ ಹಳ್ಳಿ ಕಡೆ ಯಾವಥರ ದೆ ದೆವರ ಹೊಗಿ ಕಾಯಿ ಹಣ್ಣು ಕಾಯಿ ಎಲ್ಲಾ --

ಎಕ್ಸೆರ್ಸಿಸ್ ಮಾಡ್ತಾ ಇದ್ದವೇ ಹೈ ಸ್ಕೂಲಾಗ್ಲಿ ಮೊರಾರ್ಜಿ ದೇಸಾಯಿ ಸ್ಕೂಲ್ ಆಗ್ಲಿ ಸರ್ಕಾರಿ ಹಿರಿಯ ಪ್ರೌಢ ಶಾಲೆ ಸ್ಕೂಲ್ ಆಗ್ಲಿ ಎಲ್ಲ ಸ್ಕೂಲ್ ಲ್ಲಿ ಎಕ್ಸರ್ಸೈಜ್ ಶನಿವಾರ ಶನಿವಾರ ಶೂಸ್ ಹಾಕ್ಕೊಂಡು ಪರ್ಫೆಕ್ಟ್ ಆಗಿ ಮಾಡಿಸ್ತಾರೆ--